ಇಲ್ಲಿ ಅನೇಕ ರೀತಿಯ ಫರ್ನಿಚರ್ಸ್ ಗಳನ್ನು ಸಾಲಿನಲ್ಲಿ ಇಕ್ಕಲಾಗಿದೆ.

ಇಲ್ಲಿ ಅಕ್ಕ ಪಕ್ಕದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಒಳಗೊಂಡಿವೆ.

ಅಕ್ಕ ಪಕ್ಕದ ಅನೇಕ ರೀತಿಯ ಗಿಡ ಮರಗಳನ್ನು ಒಳಗೊಂಡಿವೆ.

ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಅಲ್ಲಿ ಅನೇಕ ರೀತಿಯ ಪೋಸ್ಟರ್ ಗಳನ್ನು ಹಾಕಲಾಗಿದೆ.

ಇದು ಒಂದು ಐಸ್ ಕ್ರೀಮ್ ಅಂಗಡಿ ಇದೆ.

ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕಲಾಗಿದೆ.

ಇದರಲ್ಲಿ ಮೂರು ಬಣ್ಣದ ಐಸ್ಕ್ರೀಮ್ ಗಳು ಇವೆ.

ಅಲ್ಲಿ ಅನೇಕ ರೀತಿಯ ವಸ್ತುಗಳನ್ನು ಜೋತು ಹಾಕಲಾಗಿದೆ.

ರಸ್ತೆಯ ಮೇಲೆ ಐದು ಆರು ವ್ಯಕ್ತಿಗಳು ನಿಂತಿದ್ದಾರೆ.

ಇದು ಒಂದು ಪೆಟ್ರೋಲ್ ಪಂಪ್ ಇದೆ.

ಇಲ್ಲಿ ಬಟರ್ ಫ್ಲೈ ಫ್ಲವರ್ಸ್ ಓಂ--

ಹಾಗೆ ಇಲ್ಲಿ ಒಂದು ಮೈದಾನ ಇದೆ.

ಈ ಮೈದಾನದಲ್ಲಿ ಮಳೆ ಬಂದು ಅನೇಕ ರೀತಿಯ ನೀರುಗಳು ನಿಂತಿರುವುದನ್ನು ಗಮನಿಸಬಹುದಾಗಿದೆ.

ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಹಾಗೂ ಇನ್ನಿಬ್ಬರು ವ್ಯಕ್ತಿಗಳು ವಾಹನದ ಮೇಲೆ ಚಲಿಸುತ್ತಿದ್ದಾರೆ.

ಇದರ ಒಳಗಡೆ ಅನೇಕ ರೀತಿಯ ಲೈಟ್ಸ್ ಗಳಿವೆ.

ಇಲ್ಲಿ ಅನೇಕ ರೀತಿಯ ಟೇಬಲ್ ಮತ್ತು ಕುರ್ಚಿಗಳಿವೆ.

ಇದು ಒಂದು ಆಟದ ಮೈದಾನ ಇದೆ.

ಹಾಗೂ ಅಲ್ಲಿ ಎದುರುಗಡೆ ಕೂಡ ಮೂರು ವಿಕೆಟ್ ಗಳನ್ನು ಇಕ್ಕಲಾಗಿದೆ.

ಇಲ್ಲಿ ಅನೇಕ ರೀತಿಯ ಬಸ್ಸುಗಳು ನಿಂತಿರುವುದನ್ನು ಗಮನಿಸಬಹುದಾಗಿದೆ.

ಈ ಬಸ್ಸಿ ನ ಎದುರುಗಡೆ ಒಂದು ಏಣಿ ಕೂಡ ಇದೆ.

ಹಾಗೂ ಅಲ್ಲೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಇದರ ಒಳಗಡೆ ಬರಲು ಒಂದು ಬಾಗಲು ಇದೆ.

ಪಕ್ಕದಲ್ಲಿ ಒಂದು ತಗಡದ ಶೆಡ್ ಇದೆ.

ಹಳದಿ ಮತ್ತು ಕೇಸರಿ ಬಣ್ಣದ ಹೂ ಗಳಿಂದ ಅಲಂಕಾರ ಮಾಡಲಾಗಿದೆ.

ಇದು ಒಂದು ಆಟದ ಮೈದಾನ ಇದೆ.